ಇ ಎಲೆಗಳು ತಪ್ಪಲ ಎಲ್ಲಾ ತರ ಇಟ್ಟಿದಾರೆ.

ಇದು ಒಂದು ಗೋಲ್ಡ್ ಲೋನ್ ಫೈನಾನ್ಸ್ ಇರುತ್ತದೆ.

ಅತರ ಫ್ಯಾನ್ ಇದೆ ಸಿಸ್ಟಮ್ಯಾಟಿಕ್ ಇದೆ.

ಇದು ಒಂದು ಹೂವಿನ ಅಂಗಡಿ ಹೂವಿನ ಅಂಗಡಿಗಳು ಇರುತ್ತವೆ.

ಮತ್ತು ಈ ಟೇಬಲ್ ನಲ್ಲಿ ಎಲ್ಲಾ ತರಹದ ಔಷದಿಗಳು ಇಂಜೆಕ್ಷನ್ ಮತ್ತು ಸ್ಯಾನಿಟೈಜರ್ ಎಲ್ಲಾ ಇಕ್ಕಿದ್ದಾರೆ.

ಇದು ಶ್ರೀ ಜಯಲಕ್ಷ್ಮೀ ನಿವಾಸ್ ಶ್ರೀನಿವಾಸ ಕಲ್ಯಾಣ ಮಂಟಪ ಅಂತಿರುತ್ತೆ ಕಲ್ಯಾಣ ಮಂಟಪ ಇದೆ.

ಮದುವೆಗೆ ಮದುವೆ ಮಾಡುವ ಕಲ್ಯಾಣ ಮಂಟಪ ಇರುತ್ತೆ ಇಲ್ಲಿ ಗಣಪತಿ ಕುಳ್ಳಿಸಿದ್ದಾರೆ ಡ್ರಿಂಕ್ಸ್ ಗೆ--

ಇದು ಒಂದು ಬ್ಲಿಸ್ ಬ್ಲಿಸ್ ಅಂತ ಇದೆ.

ಹಿಂದು ಅ ಪೋಲಿಸ್ ವಾನ್ ನಿಂತಿರುತ್ತದೆ.

ಇದು ಒಂದು ಫ್ಯಾಕ್ಟರಿ ಇರುತ್ತದೆ ಫ್ಯಾಕ್ಟರಿಲ್ಲಿ ಇದ್ ಮೈನ್ಸ್ ಅಂತ ಹೇಳ್ಬೋದು.

ಇಲ್ಲಿ ತುಂಬುವುದು ಲೋಡ್ ಮಾಡುವುದು ಟ್ರೈನ್ ಅಲ್ಲಿ ಲೋಡ್ ಮಾಡುವಂತ ಮಷೀನ್ ಇರಬಹುದು ಇದು.

ಇಲ್ಲಿ ಎಲ್ಲ ತರಹದ ಗಿಟರುಗಳನ್ನು ರೆಡಿ ಮಾಡಿ ಕೊಡುತ್ತಾರೆ.

ಇಲ್ಲಿ ಚೆನಾಗಿ ಫ್ಯಾನ್ ಇದೆ ಒಂದು ಗಾಳಿಗೆ ಅವರಿಗೆ ಗಾಳಿ ಬರೋದಕ್ಕೆ ಮತ್ತೆ ಕೆಳಗಡೆ ಒಂದು ಬೋರ್ಡ್ ಇಟ್ಟಿದ್ದಾರೆ ಇಲ್ಲೊಂದು.

ಮತ್ತಿಲ್ಲಿ ಕೆರೆಯ ನೀರ್ ಕೆರೆ ಇದೆ ನೀರ್ ತುಂಬಿದೆ ಕೆರೆಯಲ್ಲಿ.

ಇದು ಒಂದು ತೋಟಗಾರಿಕೆ ಇರದ ತೋಟಗಾರಿಕೆಯಲ್ಲಿ ಎಲ್ಲಾ ತರಹದ ಗಿಡಗಳನ್ನು ಸಸಿಗಳನ್ನು ಬೆಳೆಸಿ ಮಾರಾಟ ಮಾಡುತ್ತಾರೆ.

ಮತ್ತಿಲ್ಲಿ ಮಂತ್ರಾಲಯ ಸ್ವಾಮೀಜಿಯ ಫೋಟೋ ಹಾಕಿರುತ್ತಾರೆ ಬಸವೇಶ್ವರ ಸ್ವಾಮಿ ಫೋಟೋ ಇದೆ.

ಮುಂದಿನವು ಡ್ಯಾಂ ಇರುವದರಿಂದ ಅಲ್ಲಿ ನೀರ್ ಸ್ಟಾಕ್ ಆಗಿ ಉಳಿಯುತ್ತದೆ.

ಅಂದ್ರೆ ಪೆಟ್ರೋಲ್ ಉಳ್ತಾಯ ಮಾಡ್ಬಹುದು ಇದರಿಂದ.

ಮತ್ತಿಲ್ಲಿ ನೀಟ್ನೆಸ್ ಕಡಿಮಿ ಇದೆ ಸ್ವಲ್ಪ ನೀರ ನೀರ ಜಾಸ್ತಿ ಇರೋದರಿಂದ.

ಇದು ಒಂದು ಆಫೀಸು ಇರುತ್ತದೆ ಚಿಲ್ಡ್ರನ್ಸ್ ಫೆವಿಲೇಶನ್ ಅಂತಂದ್ಹೇಳಿ.

ಮತ್ತು ಒಳ್ಗಡೆ ಸಿ_ಸಿ ಕ್ಯಾಮರಾ ಇರುತ್ತದೆ.

ಇದು ಒಂದು ಯೋಗ ರೂಮ್ ಇರುತ್ತದೆ ಇಲ್ಲಿ ಯೋಗಾಸನ ಮಾಡ್ತಾರೆ.

ಮತ್ತೆ ಇಲ್ಲಿ ಎರಡು ನೀರಿನ್ ಬ್ಯಾರೆಲ್ ಇಟ್ಟಿದ್ದಾರೆ.

ಎಲ್ಲಾ ತರ ಸಿಗುತ್ತೆ ಮತ್ತು ಇಲ್ಲಿ ನೀಟ್ನೆಸ್ಸ ಇದೆ ಚೆನ್ನಾಗಿದೆ.

ಇದು ಒಂದು ಬ್ಯೂಟಿ ಪಾರ್ಲರ್ ಇರುತ್ತದೆ ಲೇಡೀಸ್ ಗೆ --

ಇಲ್ಲಿ ಒಂದು ಲೇಡಿಸ್ ಬ್ಯೂಟಿ ಪಾರ್ಲರಲ್ಲಿ ಮೇಕಪ್ ಮಾಡ್ಸ್ಕೊಂಡು--

ಫಾರೆಸ್ಟ್ ನೀಟ್ನೆಸ್ ಒಂದು ಕಸ ಕಡ್ಡಿನು ಇರ್ಲಾರ್ದಂಗೆ ನೀಟ್ನೆಸ್ಸಗಿ ಮಾಡಿದ್ದಾರೆ.

ಬ್ಲೂ ಕಲರ್ ಐತಿ ಯಲ್ಲೋ ಕಲರ್ ಐತಿ ಡಿಸೈನ್ ಡಿಸೈನ್ --

ಮತ್ತೆ ಇಲ್ಲೊಂದು ಬೈಕ್ ನಿಂತಿದೆ ಸಿ_ಸಿ ಕ್ಯಾಮೆರಾ ಇದೆ.

ವಾಶ್ ಮಾಡಿ ಮತ್ತೆಲ್ಲ ತರ ಚೆಕ್ ಮಾಡಿ ಕೊಡುತ್ತಾರೆ.

ಒಳಗಡೆ ಎಲ್ಲ ತರ ಸಿಸ್ಟಮ್ಯಾಟಿಕ್ ಇದೆ.

ಇಲ್ಲಿ ಹೊ ಚೆನ್ನಾಗಿರುತ್ತೆ ಮಾತಂಗ ಪರ್ವತ ಅಂತ್ ಇದೆ.

ಇದಿನ್ ಬೆಟ್ಟಗಳಿಂದೆ ಹೋಗಲು ದಾರಿ ಇದೆ.

ಡಿಸೈನ್ ಚೆನ್ನಾಗಿದೆ ಡೆಕೋರೇಷನ್ ಹಿಂದಗಡೆ ಅದರಲ್ಲಿ--